ಅಹ್ ಬಾಸ್ ಫಿಟ್ ಅಂತ ಅಂದ ಇಲ್ಲಿ ಕಾಂತತಿ.

ಅಂಕಲ್ ಅವರ ಏನೇನೊ ಮಾಡ್ಲಿಕತ್ತಾರ ಆಟೋ ಗಿಟೊ ಒಬ್ಬ ಯಾರೋ ಮೂರು ಗಾಡಿ ಸೈಕಲ್ ತಗೊಂಡು ಹೊಂಟಾಣೆ ಯಾರೋ ಕಸ್ಟಮರ್ ಕಾರ್ ಕೀಸ್ --

ದೊಡ್ಡ್ ಬಿಲ್ಡಿಂಗ್ ಐತೆ.

ಅ ದೊಡ್ಡ ಬಿಲ್ಡಿಂಗ್ ಐತೆ.

ಜೂ ಒಳಗೆ ಹೋಗಿ ಆ ಒಂದು ಕಾಡು ಪಾಪನಾ ಫೋಟೋ ಒಡೆದು ಹಾಕಾರ.

ಯಾರ್ದ ಪ ಇದು ಸ್ಟ್ಯಾಚು ಅಹ್ ಅಹ್ ಪೋಸ್ಟ್ಮನ್ ಟೈಪ್ ಇದೆ ಕೆಂಪು ಡ್ರೆಸ್ ಹಾಕೊಂಡರ ಸೈಡ್ ಗೆ ಒಂದು ಡಬ್ಬ--

ಎಷ್ಟ್ ಸ್ವಚ್ ಐತೆ ನೋಡ್ರಿ ಸಾಲಾಗಿ ಹಚ್ಚ್ ಹಸಿರಿತೆ ಮತ್ತೆ ಕಾಳಿ ಐತೆ ಸುತ್ತಲೂ ಗಿಡ ಮರಗಳು ಇದಾವೆ ಗಿಡ ಮರ ಇದಾವೆ --

ನೋಡ್ರಿ ಶಾಲಾ ಗ್ರೌಂಡ್ ಎಷ್ಟು ಕ್ಲೀನ್ ಇಟ್ಟುಕೊಂಡರೆ.

ಇದು ವಂದು ದೊಡ ವಾದ್ ಮೇದ್ದಂ ವಾಗಿದೆ ಇದ ರಲ್ಲಿ ಸುಮಾರ್ ಜನ ದೂರದಲ್ಲಿ ಕೂತಿದಾರೆ ವಂದು ಲೈಟ್ ಇದೆ ವಬ ವೆಕ್ತಿಉ ನೆತಿದಾನೆ.

ಹೋಟೆಲ್ ರಾಯಲ್ ಪ್ಯಾಲೇಸ್ ಬರೆದಿದೆ ಅದಕ್ಕೆ ದೀಪಾವಳಿ ಏನ್ ಲೈಟಿಂಗ್ಸ್ ಹಾಕಿ ಜಗಮಗ ಜಗಮಗ ಆ ತರ ಇದೆ ಹೋಟೆಲ್ ನವರು --

ಜೆನಿಫೈಎಲ್ಡ್ ಷೋರೂಮ್ ರಾಯಲ್ ಎಂಫಿಎಲ್ಡ್ ಬೈಕ್ ಷೋರೂಮ್ ಇರ್ತಾವಲ್ಲ ಅದು ಇದು ನೋಡಿದ್ರೆ ಗೊತ್ತಾಗುತ್ತೆ ರಾಯಲ್ ಬೈಕ್ ಅದಾವು.

ಅಲ ಎಲ್ಲ ಯೋಗಾ ಮ್ಯಾಟ್ ಆಯಿತು ಜಿಮ್ ಏಕಿಪ್ಮೆಂಟ್ಸ್ ಆಯಿತು.

ನಂದಿ ದ್ ಇದನ್ನ ಮುರ್ದಾರ ಅಲ್ರಿ ಇವರು.

ಹಳೆ ಒಂದು ಇಲ್ಲಿ ಕಾಂತಾವ ನೋಡ್ರಿ ಗೊತ್ತಾಗುತ್ತೆ ನಿಮಗ.

ಹುಲ್ಲು ಗವನ ಇಟ್ಟರ ಆಕಡೆ ಹೊಗಳಿಕೆ ದಾರಿ ಸುತ್ತಲೂ ಆ ಕಡೆ ಈ ಕಡೆ ಅಲ್ಲಿ ಹೂವುನ ಡಿಸೈನ್ ಗಿಡಗಳು ಹೂವಿನ ಗಿಡಗು ಇದಾವು ಎಲ್ಲ ತರಹದ ಗಿಡಗಳು --